ಆದ್ರು ಎಷ್ಟು ಸ್ವೀಟ್ ಮತ್ತೆ ಖಾರ ಎಲ್ಲ ಪೆರ್‌ಫೆಕ್ಟಾಗಿ ಹಾಕಿರ್ತಾರೆ ಎಷ್ಟು ರುಚಿಯಾಗಿ ಮಾಡಿರ್ತಾರೆ ನನಗಂತೂ ತುಂಬಾ ಇಷ್ಟ.

ಇವಾಗ ಇಲ್ಲಿ ತಂತ್ರಜ್ಙಾನ ಎಷ್ಟು ಮುಂದುವರಿದಿದೆ ಅಲ್ವಾ ಬ್ರಿಡ್ಜ್‌ ಎಷ್ಟು ದೊಡ್ಡದಾಗಿ ಎಷ್ಟು ಸುಂದರವಾಗಿ ಕಟ್ಟಿರುತ್ತಾರೆ.

ಎಲ್ಲೇಲಿರೋ ಪೆಟ್ರೋಲ್ ಬಂಕ್ ಹದಿನೈದು ಲೀಟರ್ ಇಪ್ಪತ್ ಲೀಟರ್ ಪೆಟ್ರೋಲ್ ಡಿಜೆಲ್ ತಗೊಂಡ್ ಹೊತರ ಹಳ್ಳಿದೊರ್ ಎಲ್ಲಾ.

ಆಂಜನೇಯ ಅಂದ್ರೆ ವಜ್ರಕಾಯ ತುಂಬಾನೆ ಹೆಸರುಗಳು ಇರುತ್ವೆ ಹನುಮಂತನಿಗೆ ನನಗಂತೂ ಫೇವರೇಟ್‌ ಗಾಡ್‌ ಅಂದ್ರೆ ಫೇವರೇಟ್‌ ದೇವ್ರು ಅಂದ್ರೆ ಆಂಜನೇಯ ನನಗಂತೂ ತುಂಬಾನೆ ಇಷ್ಟ ಆಂಜನೇಯ.

ಈ ಕಡೆಗೆ ಒಂದು ಆಟೊ ನಿಂತಿದೆ ಈ ಕಡೆಗೆ ಎಲ್ಲ ಅಂಗಡಿಗಳನ್ನು ಇದೆ.

ನಮ್ಮೂರಲ್ಲಿ ಹಳ್ಳ ತುಂಬಿದ್ರೆ ಈ ರೀತಿ ತುಂಬಾನೆ ಸುಂದರವಾಗಿ ಕಾಣುತ್ತೆ ಅಂದ್ರೆ ಹಳ್ಳ ತುಂಬಿದ್ರೆ ಆ ಕಡೆ ನೀರು ಹರಿವು ಜಾಸ್ತಿ ಆಗುತ್ತೆ ಅಲ್ವಾ.

ಈ ಪ್ಲೀಸ್ ಯಾವುದೋ ಮೇಬಿ ಎಂಟ್ರೆನ್ಸ್ ಅನ್ಕೋತೀನಿ ಅಲ್ಲೊಂದು ಬಿಲ್ಡಿಂಗ್ ಕಟ್ಟಕತ್ತಾರ.

ಏನೋ ಒಂದು ದೈವ ಭಕ್ತಿನೂ ಇರ್ಲಿ ಹ್ಮ್ ಮತ್ತೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿರ್ಲಿ ಅಂತ ಒಂದು ದೇವರು ದೇವರ ವಿಗ್ರಹ ಇಟ್ಟಿ--

ಅಲ್ಲಿ ಶೀಟನ್ನ ಇದೇ ತರ ಡೆಕೋರೇಟ್‌ ಮಾಡ್ತಾರೆ ತುಂಬಾನೆ ಚೆನ್ನಾಗಿರುತ್ತೆ.